ಇದು ಹೇರ್ ಕಟಿಂಗ್ ಇದು ಏನಂದ್ರೆ ನಮ ಮುಸ್ಲಿಂ ನಾವು ಹುಡುಗರಿಗೆ ಅಯ್ತೆ ನಾವು ಸ್ಟೈಲ್ ಮಾಡಬಹುದು ಹಾಗು ನಾವು ಏನಾರ ಮಾಡಬಹುದು ಇದರಾಗ .

ಇದು ಅಗರಬತ್ತಿ ಅಗರಬತ್ತಿ ಎಂದರೆ ನಾವು ಎಲ್ಲಾನು ಗುಡಿಗೆ ಹೋದರೆ ನಾವು ಹಿಡ್ಕೊಂಡು ಹೋಗ್ತಿವಿ ಮತ್ತೆ ನಾವು ಮಸೀದಿಗೆ ಹೋದ್ರೆ ದರ್ಗಾಕ್ಕೆ ಹೋದರೆ ನಾವು ಇದನ್ನು ಬಳಸುತ್ತೇವೆ .

ಫ್ರೆಂಡ್ಸ ಇದು ಚಿಕ್ಕ ಹುಡರ್ಗನ ಆಟ ಆಟ ಅಂದ್ರೆ ಸಣ್ಣ ಹುಡುಗರೆಲ್ಲ ಜಂಪಿಂಗ್ ಹಾಗು ಮಧ್ಯೆ ಹೆಲ್ಪ್ ಮಾಡ್ತಾರಾ .